ನೀರಿನಲ್ಲಿ ಮುಳುಗಿ ಮುಳುಗಿ ಎದ್ದೇಳುತ್ತಿದ್ದಾರೆ ದೊಡ್ಡದಾದ ನೀರಿನ ಪ್ರಮಾಣ ಇದೆ ಇಲ್ಲಿ ಅಲ್ಲೆಲ್ಲಾ ಮಕ್ಕಳೆಲ್ಲಾ ಆಡ್ತಾಯಿದರೆ.

ಸಿಮೆಂಟ್‌ ಕವರ್‌ ಪೇಪರ್‌ ಎಲ್ಲಾ ಇದೆ ಆ ಕಡೆ ಈ ಕಡೆ ಎಲ್ಲಾ ಆ ಕಡೆ ಈ ಕಡೆ ಎಲ್ಲಾ ಪೇಪರ್‌ ಗಳು ಇಟ್ಟಿದ್ದಾರೆ ಒಬ್ಬರೂ ಕೈ ಕಟ್ಟಿಕೊಂಡು ನಿಂತಿದ್ಧಾರೆ.

ಅಹ್ ಅಲ್ಲ ಒಬ್ಬರು ಅಲ್ಲಿ ಇಬ್ಬರು ನಿಂತಿದ್ದಾರೆ. ಇವ್ರು ಬ್ಲಾಕ್‌ ಪ್ಯಾಂಟ್‌ ಬ್ಲಾಕ್‌ ಜರ್ಕಿನ್‌ ಹಾಕಿಕೊಂಡಿದ್ದಾರೆ. ಇಲ್ಲಿ ಒಬ್ಬರು ಪಿಂಕ್‌ ಕಲರ್‌ ಯಿಂದ ಕೆಂಪು ಕಲರ್‌ ರಿಂದು --

ಇದ್ರಲ್ಲಿ ಆ ಕಡೆ ಇದು ಇದೆ ಸೇತುವೆ ಇದೆ ಕೆಳಗೆ ನೀರು ಇದೆ. ಈ ಕಡೆ ಹಸಿರ ಹಸಿರಾದ ವಾತಾವರಣ ಇದೆ ಆ ಕಡೆ ಎಲ್ಲಾ --